ಒಂದು ಚರ್ಚ್ ಅವರು ಯಾರು ಹೋಗ್ಬಾರ್ದು ಅಂತ ಅಂದ್ರೆ ಬೇರೆ ರೀಸನ್ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಅಂದಬಿಟ್ಟು ಈ ರೀತಿ ಕಾಂಪೌಂಡ್ಗ ಳ್ಳನ ಗೇಟ್ಗ ಳ್ಳನ ಮಾಡಿರ್ತಾರೆ .

ಹೊಗಳುತಿರೋ ಅಂತಹ ವಚನಗಳು ಇರತ್ತೆ ಎಲ್ಲ ಯಾವಾಗ್ಲೂ ಹೀಗೆ ಇರತ್ತೆ ನೋಡಲು ತುಂಬಾ ಚೆನ್ನಾಗಿದೆ.

ಈ ರೀತಿಯ ಫ್ಲೋರ್ಗಳು ಇರೋದ್ರಿಂದ ಓಡಾಡಕೆ ಆಗಿರ್ಬಹುದು ಅಥವಾ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡೋದಕೆ ಆಗಿರ್ಬಹುದು.

ನೀವ್ ನೋಡತಾಕಾಂತ ಒಂದು ಇಲ್ಲಿ ಖುಷಿನ ಕೊಡುತ್ತೆ ಅಥವಾ ಅಟ್ರಾಕ್ಷನ್ ಆಗಿ ಕೂಡ ಇರತ್ತೆ.

ವ್ಯಕ್ತಿ ಬೋರ್ಡ್ ಗಳ್ಳನ ಉಸ್ ಮಾಡೋದ್ರಿಂದ ಈ ಹೋಟೆಲ್ ಅನ್ನು ಅಥವಾ ಎಂಪಿ ಆಲ್ಲಿ ಹ್ಯೂಮನ್ ಗಳ ಐಟೆಮ್ಸಗಳು --

ಆಹ್ ಈ ಚೇರ್ ಗಳ ಮೇಲೆ ಈ ರೀತಿ ಬಟ್ಟೆಗಳನ್ನ ಯಾಕ್ ಹಾಗ್ತಾರೆ ಅಂದ್ರೆ ಚೇರ್ನ ನೋಡೋದಕ್ಕೆ ಚೆನ್ನಾಗ್ ಕಾಣಲಿ ಹಾಗು ಫಂಕ್ಷನ್ಸ್ ಗಳಲ್ಲಿ ಅಟ್ರಾಕ್ಟಿವ್ ಆಗಿರ್ಲಿ ಅಂತ ಅಂಬಿಟ್ಟು ಈ ರೀತಿ ಚೇರ್ಗ ಲ್ ಮೇಲೆ ಬಟ್ಟೆಯನ್ನ ಹಾಕ್ತರೇ .

ಇದು ಮದುವೆ ಮನೆ ಹಾಲು ಇಲ್ಲಿ ಒಂದು ಮದುವೆ ಮನೆಗಳಿಗೆ ನೀವೂ ಇನ್ವಿಟ್ ಮಾಡಿರಕಂತಹ ಹಾಗೂ ಕುತ್ಕೋಲೋ ಇದಾರೆ ಹಾಗು ಹುಡ್ಗ ಹುಡ್ಗಿಗೆ ವಿಶ್ ಕೂಡ ಮಾಡತಾರೆ.

ಕೆಲವರು ಡಾನ್ಸ್ ಮಾಡೋರು ಡಾನ್ಸ್ ಮಾಡಬೋಹುದು ಅಥವಾ ಭಾಷಣ ಮಾಡೋರು ಭಾಷಣ ಮಾಡಬೋಹುದು ಹಾಗೆ ಒಂದು ವ್ಯಕ್ತಿ ಬಗ್ಗೆ ಭಾಷಣ ವನ್ನು ಕೂಡ ಮಾಡಬೋಹುದು ಅಂತ ವೇದಿಕೆಗಳಲ್ಲಿ.

ಈ ರೀತಿಯಾಗಿ ಮದುವೆಳಲ್ಲಿ ಮನೆಗ ಅಲಂಕಾರ ಮಾಡೋದ್ರಿಂದ ಅಥವಾ ಯಾವದಾದ್ರು ಒಂದು ಫಕ್ಷನ್ ಗಳಲ್ಲಿ ಅಲಂಕಾರ ಮಾಡೋದ್ರಿಂದ --